ನಮ್ಮದು ಒಂದು ಇರ್ಲಿ ಸ್ವಲ್ಪ ಅಂತ ಹೇಳಿ, ಸಾಹಿತ್ಯ ಜ್ಞಾನ ಜಾಸ್ತಿ ಆಗ್ತದೆ ಅಲಾ.

ಓಹ್ ಹಾಗೆ, ನಾನ್ ಸಹ ಕನ್ನಡದಲ್ಲಿ ಬರೆತಾ ಇದ್ದೆ, ಆದ್ರೆ ಎಂತ ಆ ಈ ಮಾಡುವಾಗ ನಾನು ಕಲಿಯುವಾಗ ನಾನು ಸ್ವಲ್ಪ western ಇದನ್ನು . ನನಗೆ ಎಲ್ಲ mix ಆಗಿ ಆಗಿ ನಾನು ಹಿಂದಿ, ಅದನ್ನೆಲ್ಲಾ ಅರ್ಧ ಅರ್ಧ ಅರ್ಧ mix ಎಲ್ಲ ಮಾಡಿಕೊಂಡು ಎಂತದೋ ಒಂದು fusion ತರ ಮಾಡ್ತೇನೆ. ನನ್ನದೆಲ್ಲ ಹೆಚ್ಚಾಗಿ ಭಾವಗೀತೆ ಹಾಗೆ ಇರ್ತದೆ.

ಆ ಹೆಚ್ಚಿನದ್ದೆಲ್ಲವೂ ಭಾವಗೀತೆಯೇ. ವರ್ಷಕ್ಕೆ ಒಂದು ಹಾಡಿನ ಹಾಗೆ, ಕಳೆದ ಒಂದು ಆರೇಳು ವರ್ಷದಿಂದ ಮಾಡಿಕೊಂಡು ಬಂದಿದ್ದೇವೆ.

ಆಮೇಲೆ, ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಜಾಲಾಡಿ . ಹಾದಾ, ಆಗ್ಲಿ.

Okay okay ಅದ್ ಇನ್ ಹತ್ತು ನಿಮಿಷದಲ್ಲಿ ಆ ನನಗಂದ್ರೆ ಹಾಡು recording ಮಾಡಲಿಕ್ಕಿದೆ ಅವನು ಹಾಗೆ ಈಗ ಬರ್ತಾ .

ಆ sure , ಸಿಗುವ.

Hai ಶ್ರೇಯ ಏನು? ಮತ್ತೆ ಓದಿ ಆಯ್ತಾ exams ಗೆಲ್ಲ. ಇಲ್ಲ ಎಷ್ಟು ಓದಿದ್ರು ಮುಗಿತಾನೆ ಇಲ್ಲ ಅದು. exam ಆಗ್ತಾ ಉಂಟಲ್ಲ ಈಗ ಹೇಗೂ. ಹೌದು ಯಾವ್ದು ಓದುದು ಅಂತನೇ ಗೊತ್ತಾಗಲ್ಲ ನಂಗೆ ಎಷ್ಟು ಇದೆ ಓದಿದಷ್ಟು ಇದೆ. ಹ್ಮ್ ಮತ್ತೆ ಎರಡ್ exam ಉಂಟು SEM exam . ನಾಳೆ ಇದೆ ನಾಳೆ ಒಂದು ಉಂಟು exam ಅದಕ್ಕೆ prepare ಆಗ್ತಾ ಇದ್ದೇನೆ ಈಗ.

English ಕನ್ನಡಯೆಲ್ಲ easy .

Easy ಇತ್ತು ಅದೇ ಅದೇ ಇನ್ನು ಆ next ಹೇಗೆ ಬರ್ತದೆ ಅಂತ ಗೊತ್ತಾಗಲ್ಲ outside ಹೌದು. ಹ್ಮ್ ಹೌದೌದು university ಅಲ್ಲ ಮತ್ತೆ ಹೇಗೂ. ಹೌದು ಹೌದು Accounts ನನ್ಗೆ easy ಆಗ್ತದೆ ನಿನ್ಗೆ ಹೇಗೆ ಆಗ್ತದೆ accounts easy ಉಂಟಲ್ಲ accounts ಯೆಲ್ಲ?

Easy ಉಂಟು ಅದೇ theory ಗೆ ಓದುದೆ ಕಷ್ಟ ಆಗ್ತದೆ ಅದು ಓದಿ ನಿದ್ದೆನೇ ಬರುದು ಅದ್ರಲ್ಲಿ exam ಅಲ್ಲಿ.

ಅದೇ ಓದಿದ ನೆನಪಾಗ್~ ನೆನಪ್ಸಾ ಆಗುದಿಲ್ಲ ಎಷ್ಟು ಓದಿದ್ರು ನೆನ್~ ತಲೆಯಲ್ಲಿ ಉಳಿಯುದಿಲ್ಲ ಅದೇ tension . ಮತ್ತೆ ನಾನು ಓದುದಂದ್ರೆ ಸ್ವಲ್ಪ ಬರ್ದು ಕಲಿತೆನೆ ಬರ್ದು ಕಲ್ತಾಗ ನೆನ್ಪ್ ಉಳಿತದೆಯೆಲ್ಲ ಹಾಗಾಗಿ ಪರ್ವಾಗಿಲ್ಲ. ನಾನು ಹೀಗೆನೇ ಓದುದು ಬರ್ದು ಕಲ್ತು ಅದಕ್ಕೇ time ಹೋಗ್ತದೆ. ಓದುದು ಓದುದು ಓದಿ ಓದಿ ಮುಗಿಯುವುದೇ ಇಲ್ಲ page ಗಟ್ಲೆ ಉಂಟು ಮಾರೇ ಓದಿ ಓದಿ. ಹೌದು syllabus ಜಾಸ್ತಿ ಉಂಟಲ್ವ ಹಾಗಾಗಿ. ಅದೇ ಏನ್ ಮಾಡುದು ಅಂತ ಗೊತ್ತಾಗಲ್ಲ ಅದೇ tension ಆಗುದು ಬೆಳಿಗ್ಗೆ ಸ್ವಲ್ಪ ಓದ್ಲಿಕ್ಕೆ ಮಾತ್ರ ಮನ್ಸಾಗ್ತದೆ ಮತ್ತೆ ಮಧ್ಯಾಹ್ನ ನಿದ್ದೆನೇ ಬರುದು ಆ book ನೋಡ್ವಾಗ ನನಿಗೆ .

Practical ಆದ್ರೆ ಕಲಿಬೋದಲ್ಲ ಹೇಗೆ ಕೂಡ.

ಅದೇ ಅದೇ tension ಆಗ್ತಾ ಉಂಟು. ಎಷ್ಟು exam ಉಂಟು? ಇನ್ನು ಅದೇ ನಂಗೆ ಕೂಡ ಎರಡೇ ಇರುದು. ನಾಳೆ ಉಂಟಾ exam ? ಹಾ ನಾಳೆ ಇದೆ ಅದೇ ಓದ್ತಾ ಇದ್ದೇ ಈಗ ಸ್ವಲ್ಪ ತಲೆಬಿಸಿ ಆಯ್ತು ನೋಡಿ ಹಾಗೆ ನಿಂಗೆ call ಮಾಡಿದ್ದು ಹಾಗೆ ಆಯ್ತು ನಿಂಗೆ ಕೂಡ ಎರಡೇ ಇರುದಾ? ಇನ್ನು ಎರಡೇ ಇರುದು ನಾಳೆ ಮತ್ತೆ twenty ಗೆ ಉಂಟು. ಹೌದಾ ಅದೇ ಹಾ ಮತ್ತೇ ಮತ್ತೆ ರಜೆಯಾ? ಮತ್ತೆ ರಜೆ ಇರ್ಬೋದು ಎಷ್ಟು ಜಾಸ್ತಿ ಕೊಡ್ಬೇಕ ಇನ್ನು ಒಂದು ವಾರ ಎರಡು ವಾರ ಇರ್ತದೆ ಅಷ್ಟೆ ಅಷ್ಟೇ ಕೊಡುದು. ಹ್ಮ್ ಅದೇ exam ಆಗುವ ತನಕ ಒಂದು ತಲೆಬಿಸಿ ಮತ್ತೆ exam ಆದ್ಮೇಲೆ result ದ್ದು tension ಹೇಗೆ ಬರ್ತದೆ ಅಂತ. ಬರುವಾಗ next SEM exam ಹತ್ರ ಬಂದಿರ್ತದೆ ಅಷ್ಟ್ . ಅದಕ್ಕೆ prepare ಆಗ್ಬೇಕು ಅದೇ ಎಷ್ಟು SEM ಮಾರ್ರೆ ಎಷ್ಟು ಆರು SEM ಅಲ್ಲ?

ಯಾವಾಗ ಮುಗೀತದಂತ ಕಾಯುದು exam ಅಂದ್ರೆನೇ ಒಂದು ಇದು ಆಯ್ತು.

Okay okay all the best .

ಹೇಗಿದ್ದೀಯಾ ರುಬೀನಾ? ನಾನು ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ಯಾ?

ಹ ನಾನು ಚೆನ್ನಾಗಿದ್ದೇನೆ. ಮನೆ ಅವ್ರು ಎಲ್ಲ ಹೇ~ ಹೇಗಿದ್ದಾರೆ? ಹ ಮನೆಲೆಲ್ಲ ಚೆನ್ನಾಗಿದ್ದಾರೆ. ನಿಮ್ಮ ಮನೇಲ್ಹೇಗಿದ್ದಾರೆ? ಹಾ ನಮ್ಮ ಮನೆಲ್ ಕೂಡ ಎಲ್ಲರು ಚೆನ್ನಾಗಿದ್ದಾರೆ.

ಹಾ ಹೌದು. ಇವತ್ತು college ಗೆ ಯಾಕೆ ಬರ್ಲಿಲ್ಲ? ಇವತ್ತು ನಾವು ಮನೆಯಿಂದ ಪ್ರವಾಸಕ್ಕೆ ಹೋಗಿದ್ದಿವಿ. ಈಗಷ್ಟೇ ಬಂದೀಗ ಮನೆಗೆ ತಲುಪಿದ್ದಷ್ಟೇ. ಓಹ್ ಹೌದಾ, ನೀವು ಯಾವ ಸ್ಥಳಕ್ಕೆ ಹೋದದ್ದು? ನಾವೂ ಕೇರಳದಲ್ಲಿ ಕಣ್ಣೂರ್ ಎಂಬ ಸ್ಥಳಕ್ಕೆ ಹೋದದ್ದು.

ನಮ್ಮ college ಅಲ್ಲಿ ಕೂಡ ಅದೇ ಸ್ಥಳಕ್ಕೆ ಪ್ರವಾಸಕ್ಕೆ ಇಟ್ಟಿದ್ದಾರೆ. ಹ ಅಲ್ಲಿ ಏನೆಲ್ಲ ಉಂಟು? ಅಲ್ಲಿ ತುಂಬ ಚಂದ ಚಂದ ಬರುವ ಸ್ಥಳ ಅದು. ಒಮ್ಮೆ ಹೋದ್ರೆ ಮತ್ತೊಮ್ಮೆ ಹೋಗುವ ಹೋಗುವ ಅಂತೀವಿ ಅಂತ place ಉಂಟಲ್ಲಿ.

ಹೌದಾ, ಯಾರೆಲ್ಲ ಹೋದದ್ದು? ನಮ್ಮ ಮನೆಯಿಂದಾ ಮನೆಯವರೇ, ಅಪ್ಪ, ಅಮ್ಮ, ಅಣ್ಣ ಅವರೆಲ್ಲ ಬಂದದ್ದು. ಹೌದಾ, ತುಂಬ ಖುಷಿ ಆಯ್ತಾ ನಿಂಗೆ? ಹಾ ತುಂಬ ಖುಷಿ ಆಯ್ತು college ಅಲ್ಲಿಸ ಅದೇ ಸ್ಥಳಕ್ಕೆ ಇಟ್ಟದ್ದಾ? ಹಾ ಹೌದು. ನೀನ್ ಹಾಗಾದ್ರೆ college ಇಂದ ಬರಲ್ವಾ ಪ್ರವಾಸಕ್ಕೆ? College ಇಂದ ಹೋಗುವ ಅನುಭವವೇ ಬೇರೆ ಅಲ್ಲ, ನೋಡುವ ಬರುವ. ಇದ್ ನಿಂಗೆ ಆಗ್ಬೋದು ಎರಡ್ ಎರಡ್ ಸಲ ಹೋಗ್ಲಿಕ್ಕೆ ಸಿಗ್ತದಲ್ಲ. ಹೌದು ಹೌದು. ಎರಡು ಅಲ್ಲ ಎಷ್ಟು ಸಲ ಹೋದ್ರುಸ ನೀನೂ ಬೇಡ ಅಂತ ಹೇಳುದಿಲ್ಲ, ಅಷ್ಟು ಚಂದ ಸ್ಥಳ ಉಂಟಲ್ಲಿ. ಹ್ಮ್ ಆದ್ರೆ ನಿನ್ನ ಮನೆಯವ್ರು ಬಿಡ್ತಾರಾ ನಿಂಗೆ ಹೋಗ್ಲಿಕ್ಕೆ? ಹಾ ಬಿಡ್ಬೋದು. ಇದು friends ನ ಜೊತೆ ಹೋಗುದಲ್ಲ.

ಆದ್ರೆ ಹಣ ಕೊಡ್ಲಿಕ್ಕುಂಟಲ್ಲ ಪ್ರವಾಸಕ್ಕೆ ಹೋಗುವಾಗ.

ಹಾ ಹೌದಾ. ಇದು college ಇಂದ ಯಾವಾಗ್ ಹೋಗುದು?

College ಇಂದ fourteen ಗೆ ಹೋಗುದು.

ಹಾ ನಾಳೆ ಕೊಡುವ. ಹ್ಮ್ ಆಯ್ತು.

ನಾನ್ ಕೂತ್ಕೊಂಡಿದ್ದೇನೆ. ನೀನ್ ಏನ್ ಮಾಡ್ತಿದ್ದೀಯಾ? ನಾನ್ಸ ಕುತ್ಕೊಂಡಿದ್ದೇನೆ. ಈಗಷ್ಟೆ ಬಂದದ್ದಲ್ಲ.

Class ಅಲ್ಲಿ ಪಾಠ ಎಲ್ಲ ಮಾಡಿದ್ರು. ಹೌದಾ, ಬರಿಲಿಕ್ಕೆಲ್ಲ ಕೊಟ್ಟಿದ್ರಾ? ಹಾ ಕೊಟ್ಟಿದ್ದಾರೆ, ತುಂಬ ಉಂಟು.

ಹಾಗಾದ್ರೆ ನೀನ್ ಪ್ರವಾಸಕ್ಕೆ ಬರ್ತಿಯಲ್ಲಾ? ಹಾ ನಾನು ತಾಯಿ ಹತ್ರ ಕೇಳಿ ಹೇಳ್ತೇನೆ.

ಯಾವಾಗ ಹೆಸರು last ಕೊಡುದು?

ಲಾ~ last ಆ ಅದು ಹತ್ತು ತಾರೀಖಿಗೆ ಕೊ~ ಕೊಡ್ಬೇಕಂತೆ.

ನಮ್~ ನಮ್ಮ ತರಗತಿಯಲ್ಲಿ ಎಲ್ಲಾರ್ಸ ಬರ್ತಾರಾ? ಹಾ ಹೌದಿ, ಎಲ್ಲರು ಹೆಸರು ಕೊಟ್ಟಿದ್ದಾರೆ.

ಹೋಗ್ಬೋದು.

ನಿಂಗೆ ಎರಡ್ ಎರಡ್ ಸಲ ಆಗ್ತದಲ್ಲ ಹಾಗಾದ್ರೆ? ಹಾ ಅಲ್ಲಿ falls ಎಲ್ಲ ಉಂಟು, ಆಟಾಡ್ಲಿಕ್ಕೆ ಹಲವು ರೀತಿಯಲ್ಲೆಲ್ಲ ಉಂಟು. ಹೌದಾ, ಹಾಗಾದ್ರೆ ತುಂಬ ಖುಷಿ ಆಗ್ತದೆ. ಹೌದು. ಬೆಳಿಗ್ಗೇ, ಬೆಳಿಗ್ಗೆ ಹೋಗುವಾಗ ಸಮಯ ಹೋದದ್ದೇ ಗೊತ್ತಾಗಲ್ಲ. ಸಂಜೆ ಹೇಗೆ ಆಗ್ತದೆ ಅಂತ ಗೊತ್ತಾಗಲ್ಲ, ಅಷ್ಟು ತುಂಬ ಆಟಾಡ್ಲಿಕ್ಕೆಲ್ಲ ಉಂಟು. ಹ, ಹೌದಾ? ಹ್ಮ ಮತ್ತೆ, ಮತ್ತೆ ಏನೆಲ್ಲ ಉಂಟು? ಮತ್ತೇ ಅದೇ falls , ಅಮೇಲೆ ಚಿಕ್ಕ ಮಕ್ಕ್ಳಿಗೆಲ್ಲ ಆಟಾಡುದು, ಅಮೇಲೆ rain show ಅದೆಲ್ಲ ಉಂಟು.

ಹ್ಮ ಸರಿ ನಾವ್ ಇನ್ನು ಹೋಗ್ತೇವಲ್ಲ ಹದ್ನಾಕಕ್ಕೆ ಆವಾಗ ಅಲ್ಲೆ ನೋಡುವ.

ಹಾ ಏನ್ ಮಾಡ್ತಿದ್ದೀರಾ? ಹ ನಾನ್ ಸುಮ್ನೆ ಕೂತಿದ್ದೆ ನೀವು? ಹ ನಾನ್ ಕೂಡ ಆರಾಮ ಎಲ್ಲಾ?

ಹ ನಾವು ಕೂಡ ಆರಾಮೆ ಆಯ್ತಾ ಊಟ? ಆಯ್ತು ಎರಡುವರೆಗೆ.

ಹ ಊಟ ಆಯ್ತು ನಿಮ್ದಾಯ್ತಾ? ಹ ನಮ್ದು ಆಯ್ತು ಎಂತ ಗಮ್ಮತ್ ಇತ್ತು ಊಟಕ್ಕೆ? ಊಟಕ್ಕೆಂತ ಗಮ್ಮತ್ ಇಲ್ಲ ಮಾಮೂಲಿ ಎಂತ call ಮಾಡಿದ್ದು ವಿಷ್ಯಾ? ಹೀಗೇನೆ call ಮಾಡಿದ್ದು ಏನ್ interview ಎಲ್ಲ ಹೋಗಿದ್ದೀರಾ ಅಂತ ಕೇಳಿಕ್ಕೆ. ಹ ಸಂದರ್ಶನಕ್ಕೆ ಮೊನ್ನೆ ಹೋಗಿದ್ದೆ college ಮುಗಿತಲ್ಲ ಈ ಸರ್ತಿ ಶಿಕ್ಷಣ ಅದಿಕ್ಕೆ. ಅದಿಕ್ಕೆ first time first time ಹೋಗಿದ್ದೆ ಸಂದರ್ಶನಕ್ಕೆ ಆ Udupi Udupi ಅಲ್ಲಿ ಇದ್ದಿತ್ತು.

ಹ ಎಂತ ಹೇಳಿಲ್ಲ first ನಂದು resume ಕೊಟ್ಟೆ. ಕೂರ್ಸಿದ್ರು ತುಂಬ ಜನ ಇದ್ದಿದ್ರು ಎಲ್ಲ ಹೊಸಬ್ರೆ ಇದ್ದಿದ್ರು ಅಂದ್ರೆ college ಇವಾಗ ತಾನೇ ಮುಗ್ದಿತಲ್ಲ ಅವ್ರದ್ ಅವ್ರೆ ಎಲ್ಲ ಇದ್ದಿದ್ರು. ಹ ಹೋದೆ ನಾನಂತೂ first time ಹೋಗಿದ್ದು ಸಂದರ್ಶನಕ್ಕೆ ಕೂತಿದ್ದೆ. ನಂಗೊಂದ್ ಸ್ವಲ್ಪ ಭಯ ಆಯ್ತು ಅಂದ್ರೆ ಗೊತ್ತಿರ್ಲಿಲ್ಲ first time ಹೇಗೆ ಎಂತ ಅಂತ. ಹ ಆಮೇಲೆ ಹೋದೆ ಒಳ್ಗೆ ಹೋದ್ ತಕ್ಷಣ ಕೇಳಿದ್ರು ನಿಮ್ದು ನಮ್ದು ಕುಟುಂಬದ್ ಬಗ್ಗೆ ಎಲ್ಲ ಎಷ್ಟು ಜನ ಇದ್ದೀರಾ ಹಾಗೆ ಎಲ್ಲ ಕೇಳಿದ್ರು. ನಿಮ್ಗೆ ಕೆಲ್ಸದ ಅವಶ್ಯಕತೆ ಏನು ಮಾಡ್ಲೆಬೇಕಾ ಹಾಗಲ್ಲ ಕೇಳಿದ್ರು ಮತ್ತೆ ಎಷ್ಟು ಓದಿದ್ರಿ ಕೇಳಿದ್ರು ನಮ್ಮ ಇದು ನೋಡಿದ್ರು education ಬಗ್ಗೆ ನೋಡಿದ್ರು. ಅದಾದ್ ಮೇಲೆ ಹ್ಮ್‌ ಕೇಳಿದ್ರು ತುಂಬ questions ಎಲ್ಲ ನಂಗಂತೂ.

ಹೌದು first time ಅಲ್ಲ ಭಯ ಆಯ್ತು . ನಮ್ದು ನಮ್ದು ಭಾಷೆ ಸ್ವಲ್ಪ ಇದಾಯ್ತು. ನಮ್ದು Kundapura ಕನ್ನಡ ಅಲ್ಲ? ಅವ್ರ್ದ್ Udupi ಕನ್ನಡ ಸ್ವಲ್ಪ ಕಷ್ಟ ಆಯ್ತು ಹ ಆಮೇಲೆ ದೂರ ಆಗ್ತದೆ ನಮ್ಗೆ ಸ್ವಲ್ಪ ಅದ್ರ್ ಬಗ್ಗೆ ಎಲ್ಲ ಹೇಳಿದ್ರು ಅ ಒಂಬತ್ತು ಗಂಟೆ ಹಾಗೆ start ಆಗುತ್ತೆ. ಹ ಏನು? ಹತ್ರದಲ್ಲಿ ನಿಮ್ಮಾಚೆ ನಿಮ್ಮಾಚೆ ಇದೆಯಾ ಹತ್ರದಲ್ಲಿ. ಹ ನಮ್ಮಾಚೆ ಇದೆ ಆದ್ರೆ ನಾವ್ ಓದಿದ್ದು company ಆ type ಅಲ್ಲ ಇರುದಿಲ್ಲ ಅಲ್ಲ. ಆ ನಮ್ದ್ side ಎಲ್ಲ ಇದೆ ಸ್ವಲ್ಪ ಅಂಗ್ಡಿ ಅ ರೀತಿದೆ ಇರುತ್ತೆ.